ಆಧಾರ್ ಆದ್ರೆ ಎಡ್ ಒನ್ ಟೈಪ್ ಒಫ್ ಡಿಪಾರ್ಟ್ಮೆಂಟ್ .

ಈ ಪಿಕ್ಚರ್ ನೋಡಿದ್ರೆ ಇದ್ ಒಂದ್ ಟೈಪ್ ಆಫ್ ಬಸ್ ಬಸ್ಸಿ ನಲ್ಲಿ ನಾವು ಎಲ್ಲಿಬೇಕಾದಲ್ಲಿ ಪ್ರಯಾಣ ಮಾಡಬಹೂದು.

ಅನೇಕತರವಾದ ಬಿಲ್ ಗಳನ್ನು ತುಂಬುವ ಜಾಗ ಕೂಡ ಇದೆ ಮತ್ತು ಫುನ್ಕ್ಷನ್ ನಡೆವ ಆಡಿಟೋರಿಯಂ ಕೂಡ ಇದೆ.

ತಲೆಯಗೆ ಮುತ್ತಿಕೊಳ್ಳೋದ್ ಆಗಿರ್ಬೋದು ಒಟ್ಟಿನಲ್ಲಿ ಹೂವು ಅಂತಂದ್ರೆ ಎಲರಿಗೂ ಪಂಚ ಪ್ರಾಣ.

ಬಡ ಜಾಗ ಗಳು ಇರುತ್ತವೆ ಕುಟಿ ತುಂಬ ಚೆನ್ನಾಗಿ ಇರುತ್ತವೆ ತುಂಬ ಹಳೆದಾದ ಕಟ್ಟಡ--

ಇದು ಅಅ ಬಸಿಕಾಲಿ ಇಲ್ಲಿ ನಾವು ಚಿತ್ರದ ಥೀಯೇಟರ್ ಅನ್ನ ನೋಡಬಹುದು.

ಈ ಚಿತ್ರಕ್ದಲ್ಲಿ ನಮಗೆ ಕಾಣೋದು ಹೂಗಳ ಹಾದಿಗಳು ಅಂದರೆ ಇದು ಮಾರ್ಕೆಟ್ ಅಲ್ಲಿ ಕಂಡುಬರುವ ದೃಶ್ಯ.

ಇಲ್ಲಿ ಅನೇಕ ಜನರು ಮಾಲೆಗಳನ್ನು ಕರಿದಿ ಸುತ್ತಿರುದು ಕಾಣುತ್ತದೆ .

ಸುಂದರವಾದ ಪ್ರಕೃತಿಯ ಮದ್ಯೆ ಈ ಜಾಗ ಇದ್ದು ಅದ್ರ ಒಳಗಡೆ --

ಅನೇಕತಹದ ಫುನ್ಕ್ಷನ್ ಗಳು ಕಂದಲಿ ಕಾರ್ಯಕ್ರಮಗಳು ನಡೆವಂಥದು.

ಒಬ್ಬ ಗಂಡು ಮಗ ಇನ್ನು ಮೂವರು ಹೆಣ್ಣು ಮಕ್ಕಳು ಫೊಟೊ ತೆಗ್ಸಿಕೊಳ್ಳುವ ‌ ಚಿತ್ರ ಕಂಡುಬರುತ್ತದೆ.

ದೂರದಿಂದ ನೋಡುವಾಗ ಇದು ಕಂಡು ಬರುತ್ತದೆ ಸಾಯಂಕಾಲ ಹೊತ್ತಿಗೆ ಅಂದರೆ ಸೂರ್ಯ ಮುಳುಗುವ --

ಸಮಯದಲ್ಲಿ ತೆಗೆದಿರುವ ದೃಶ್ಯ ಇದುಅತಿ ಸುಂದರವಾಗಿ ಕಂಡು ಬರುತಿದೆ.

ಈ ದೃಶ್ಯದಲ್ಲಿ ನಮಗೆ ಕಣುವುದು ಬಸ್ ಸ್ಟೇಷನ್ ಅಂದ್ರೆ ಬಸ್ ಗಳು ನಿಲ್ಲುವ ಜಾಗ ಅನೇಕ ಪ್ರಯಾಣಿಕರು ಕಂಡು ಬರುತ್ತಾರೆ.

ಎಲ್ಲರೂ ಮೆಟ್ಟಲುಗಳನ್ನು ಹತ್ತಿ ಕೊಂಡು ಹೋಗಿ ಇ --

ಟ್ರೈನ್ಗಳನ್ನು ಬಸ್ಗಳನ್ನು ಅಥವಾ ಪ್ಲೇನ್ ಗಳನ್ನು ಹಿಡಿಯಬಹುದು.

ಈ ಚಿತ್ರದಲ್ಲಿ ನಮಗೆ ಕಾಣುವುದು ರಸ್ತೆ ಬದಿಯಲ್ಲಿ ಇರುವ ಒಂದು ಚಹಾದ ಅಂಗಡಿ.

ಹೆಣ್ಣು ಮಕ್ಕಳು ಮೆಹೆಂದಿ ಹಾಕಿಸಿ ಕೊಳ್ಳುವ ದೃಶ್ಯ ಕಂಡು ಬರುತದೆ.

ವೈದ್ಯರ ಒಟ್ಟಿಗೆ ಚರ್ಚಿಸಿನಮ್ಮ ಅರೋಗ್ಯ ಕೆತ್ತಿರೋ ಬಗ್ಗೆ ವಿಚಾರಿಸಿ.

ಈ ಚಿತ್ರದಲ್ಲಿ ನಮಗೆ ಕಾಣುವುದು ಒಂದು ಕಾಯಿ ಪಲ್ಯ ಅಂಗಡಿ ಅಂದ್ರೆ ಮಾರುಕಟ್ಟೆಯಲ್ಲಿ --

ಸುಂದರವಾಗಿ ಚಂದವಾಗಿ ಡೆಕೋರೇಷನ್ ಮಾಡಿರೋದು ಕಂಡು ಬರುತ್ತದೆ.

ಟೇಬಲ್ಗ ಳು ಚೇರ್ ಗಳು ಎಲ್ಲವನ್ನು ಇಟ್ಟಿದಾರೆಹಾಗೆ ತುಂಬ ಜನರು ಸಂತೋಷದಿಂದ --

ಮಕ್ಕಳು ಅಟವಾಡುತಿರದು ಕಂಡುಬರುತ್ತವೆಸ್ವಿಮ್ಮಿಂಗ್ ಫೂಲ್ ಅಂದ್ರೆ ಯಾರಿಗ್ ಇಷ್ಟ ಇಲ್ಲ ಹೇಳಿ.

ಜನಪ್ರಿಯವಾದ ಆಟ ತುಂಬ ಜನರು ಎಸ್ಟೇ ಪಟ್ಟು --

ಅಅ ಫುಟ್ಬಾಲ್ ಆಟವನ್ನು ಡೈಲಿ ಟಿ.ವಿಯಲ್ಲಿ ನೋಡುತ್ತಾರೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಮೂವರು ಮಕ್ಕಳು ಯೋಗ ಮಾಡುತ್ತಿರುವ ದೃಶ್ಯ --

ಔಷದಿ ಗಳನ್ನ ಖರೀದಿ ಮಾಡುವ ಒಂದು ಜಾಗ

ಅಅ ಕೆರೆ ಇರುವ ಜಾಗ ಇಲ್ಲಿ ಎಲ್ ಬಹಳ ಜನ --

ಹೊಲ ಗದ್ದೆಗಳಲ್ಲಿ ಕಂಡು ಬರುತ್ತದೆ ಅದೇ ರೀತಿ ಈ ಚಿತ್ರದಲ್ಲಿ ಕೂಡ --

ಈ ಜಾಗ ಎಲ್ಲರಿಗೂ ಇಷ್ಟವಾದಂಥದು.